ಇದಂತೂ ಸೂಪರ್ ಬಜಾರ್ ತರ ಕಣ್ತಯಿದೆ ನನಗೆ ಇದರಲ್ಲಿ ಬರೆದಿದ್ದರೆ ಕೂಡ ನ್ಯೂ ಸೂಪರ್ ಬಜಾರ್ ಏನೋ ಇನ್ನೊಂದು ಪಬ್ಲಿಕ್ ಸ್ಕೂಲ್ ಕೂಡ ಇದೆ ಎಲ್ಲ ಒಟ್ಟಿಗೆ ಇದೆ ಇದರಲ್ಲಿ.

ಹ್ಮ್ಮ್ಮ್ ಬ್ರಾಡೆಂಡ್ ಕೂಡಾಯಿದೆ ಕಾಣ್ಬೆಕು ರೆಸಿಡೆನ್ಸಿಯಲ್ ಕೂಡ ಇದೆ ನೋಡ್ಲಿಕೆ ತುಂಬಾ ಸ್ವಚ್ಛವಿದೆ ಇದು ನೋಡ್ಲಿಕೆ ಆ ಆಕಾರಯಲ್ಲ ತುಂಬಾನೇ ಚೆನ್ನಾಗಿ ಇದೆ ನೋಡಿಕ್ಕೆ.

ಇದೊಂದು ರಾಂಡಮ್ ಆಗಿ ತಗೆದ ಪಿಕ್ ಕಾಣ್ಬೇಕು ಇದೊಂದು ಸ್ಟ್ರೀಟ್ ಇದು ತಾಗ್ದಿದಾರೆ ಫಿಕ್ ಅದರಲ್ಲಿ ಆದ್ರೆ ಇದೊಂದು ಹ್ಮ್ ಸಿಟಿ ಕಾಣ್ಬೇಕು ಅದರಲ್ಲಿ ಎಸ್.ಬಿ.ಐ.ಬ್ಯಾಂಕ್ ಕಾಣ್ತಯಿದೆ ನನಿಗೆ ಇಲ್ಲಿ.

ಆ ಮೋಸ್ಟ್ಲಿ ಇದರಲ್ಲಿ ಯಾರೋ ಒಬ್ಬರು ಅದನ್ನು ಮಾಡಿದವರು ಕಾಣಬೇಕು ಆ ತುಂಬಾ ಮುಗ್ದರಾಗೆ ಕಾಣ್ತಯಿದ್ದರೆ ಇಂಥ ಒಂದು ಆ ಕಲೆಗಳು ನಮಗೆ ಬೇಕಾಗುತ್ತೆ ಯಾಕಂದ್ರೆ ಅದರಲ್ಲಿ ವೆರೈಟಿ ಕಾಣ್ತಯಿದೆ ವೆರೈಟಿ ಇದ್ರೆ ಜನರಿಗೆ ಕೊಡ ಇದೆಲ್ಲಾ ಇಷ್ಟ ಆಗುತ್ತೆ.

ಆಂ ಯಾವ ಪ್ಲೇಸ್ ಅಂತ ಗೊತ್ತಾಗ್ತಿಲ್ಲ ಬಟ್ ಶೋರೂಮ್ ಇದು ಅಲ್ಲಿ ಇದ್ದಾರೆ ಅ ವರ್ಕರ್ಸ್ ಎಲ್ಲ ಕೂಡ ಕಾಣ್ತಾ ಇದ್ದಾರೆ ಅವರದೊಂದು ಯುನಿಫಾರ್ಮ್ ಅಲ್ಲಿ ಯುನಿಫಾರ್ಮ್ ಇರತ್ತೆ ಅವರದ್ದು ಅದು ಚೆನ್ನಾಗಿದೆ ನೋಡೋ--

ಟೈಮ್ ಟೈಮ್ ಬಸ್ ಇರತ್ತೆ ಎಷ್ಟು ಬೇಕು ನಾವು ಸುಬ್ರಮ್ಮಣ್ಯಕ್ಕೆ ಹೋಗ್ಬರೋದಕ್ಕೆ ಏನ್ ಟೆನ್ಷನ್ ಇಲ್ಲ ಎಷ್ಟು ಬೇಕಾರು ಕೆ.ಎಸ್.ಆರ್.ಟಿ.ಸಿ. ಬಸ್ ಉಂಟು ಎಲ್ಲೆಲ್ಲಿ ಯಾವ ಯಾವ ಮೂಲೆ ಇಂದ ಕೂಡಾ ಬಸ್ ಉಂಟು ದಿನಾಲು ಬಸ್ ಉಂಟು. ಯಾವಾಗ ಬೇಕಾದರು ನಾವು ಕಾ ಅರಾಮದಲ್ಲಿ ಹೋಗಿ ಬರ್--